ಮುಖ್ಯ ಅಂತ ಹೇಳಬಹುದು ಅದರಿಂದ ನಾವು ಪೆಟ್ರೋಲ್ ನ ಎಲ್ಲಿ ಹಾಕಿಸ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಯ್ತದೆ ಏಕೆಂದರೆ ನಾವು ಪೆಟ್ರೋಲ್ ನ ಎಲ್ಲಿ ಹಾಕಿಸ್ತೀವಿ ಎಲ್ಲಿ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅಂತ ಟೆಸ್ಟ್ ಮಾಡ್ಕೋಬೇಕು ಮತ್ತೆ.--

ಏನೇ ಹೇಳಿದರು ಬೈ ಬೈಕ್ ಮತ್ತು ಬಸ್ ಗಳಿಗಿಂತ ಕಾರ್ ಲ್ಲಿ ಲಾಂಗ್ ಡ್ರೈವ್ ಹೋದರೆ ಒಂದು ಒಳ್ಳೆ.--

ಅದು ತಗೊಂಡು ನಾವು ಟ್ರಯಲ್ ರೂಮ್ ಗಳಿಗೆ ಹೋಗಿ ಚೆಕ್ ಮಾಡಿ ನಮ್ಮ್ ಸೈಜ್ ಆಗುತ್ತಾ ಅದನ್ನೆಲ್ಲ ಚೆಕ್ ಮಾಡ್ತೀವಿ ಮತ್ತೆ ಅದು ನಮಗೆ ಚೆನ್ನಾಗಿ ಕಾಣುತ್ತ ಅಂತ ನಾವು ಅಲ್ಲಿ ಮಿರರ್ ಳ್ಳಿ ನೋಡೋದು.

ಆಗಿನ ಕಾಲದಲ್ಲಿ ಇದೆ ಒಂದು ದೊಡ್ಡ ಡಿಸೈನ್ ಅಂತ ನಾವು ಹೇಳಬಹುದು ಮತ್ತೆ ಇದೆ ಒಂದು ಡೆಕೋರೇಷನ್ ದೊಡ್ಡ ಡೆಕೋರೇಷನ್ ಅಂತ ನಾವು ಆಗಿನ ಕಾಲದಲ್ಲಿ ಅನ್ಕೋತಿದ್ವು.

ಅದನ್ನ ಇದ್ ಮಾಡಿ ಕಟ್ ಮಾಡಿ ಎಲ್ಲ ಬೇಯಿಸಿ ತಿನ್ನೋಕೆ ಇಷ್ಟ ಪಡಲ್ಲ ಯಾಕೆಂದ್ರೆ ನಾವು ಮನೆಯಲ್ಲೇ.

ಬರಿ ಹೆಚ್ಚು ಪುಸ್ತಕಗಳನ್ನ ಸೇಲ್ ಮಾಡಬೋದು ಹಲವಾರು ಮಂದಿ ಯಾವುದೇ ಕಾರಣಕ್ಕೂ ಎಲ್ಲೇ ಹೋದರು ಜಾಸ್ತಿ ದುಡ್ಡು ಕೇಳೇ ಕೇಳ್ತಾರೆ ಆದ್ದರಿಂದ ಜೆರಾಕ್ಸ್ ಅಂಗಡಿ ಇಟ್ ಕೊಳ್ಳೋದು ತುಂಬಾ ಒಳ್ಳೆ--

ಮಕ್ಕಳಿಗೆ ಬರೇ ಶಾಲೆಯ ಒಳಗಡೆ ಕಲಿಯೋದಕ್ಕಿಂತ ಅವರ ಪ್ರಪಂಚದಲ್ಲಿ ಕಲಿಯೋದು ಅಂದ್ರೆ ಒಂದು--